ಒಂದು ಪಾರ್ಕ್ ಕಾಣಿಸುತ್ತಾಯಿದೆ. ಹಾಗೆ ಈ ಮುಂಬಾಗದಲ್ಲಿ ಹಲವಾರು ಜನ ವಾಕಿಂಗ್ ಮಾಡುತ್ತಿರುವುದನ್ನ ಸಹಾ ನಾವು ಗಮನಿಸಬಹುದು. ಹಾಗೆ ಅಲ್ಲಿ ಓವ್ರ ಬಾಲಕನನ್ನು ನಾವು ವಿಪರೀತವಾಗಿ ಗಮನಿಸಬಹುದು ಎಂದು ನಾನು ನಿಮಗೆ ಹೇಳಲು ವಿಚಿಸುತ್ತೇನೆ.

ಹಾಗೆ ಅವರು ಅಲ್ಲಿ ಮಾಡುತ್ತಿರುವುದನ್ನು ಹಾಗೆ ಹೇಳುತ್ತಿರುವುದನ್ನು ಇವರು ಸ್ಪಷ್ಟವಾಗಿ ಕೇಳಿಸಿಕೊಳ್ಳುತ ಅದನ್ನು ನೋಟ್ ಮಾಡುತ್ತಾ ಕುಳಿತಿರುವುದನ್ನು ನೋಡಬಹುದಾಗಿದೆ.

ಇಲ್ಲಿ ಮೂರು ಜನ ಕುಳಿತುಕೊಂಡು ಬಿಸ್ಕೆಟ್ಸ್ಗಳನ್ನು ತಿನ್ನುತ್ತಿರುವುದನ್ನು ಗಮನಿಸಬಹುದಾಗಿದೆ ಎಂದು ಹೇಳಲು ಇಚ್ಚಿಸುತ್ತೇನೆ ಹಾಗೆ ಓರ್ವ ಮನುಷ್ಯ ಮೊಬೈಲ್ ನೋಡು --.

ವಾಶ್ ಮಾಡುವ ಮನುಷ್ಯ ತಲೆಗೆ ಟೋಪಿಯನ್ನು ಧರಿಸಿರುವುದನ್ನು ಕ್ಯಾಪ್ ಅನ್ನು ಧರಿಸಿರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ ಎಂದು ಹೇಳಲು ಇಚ್ಚಿಸುತ್ತೇನೆ.

ಈ ಚಿತ್ರದಲ್ಲಿ ನಮಗೆ ಸುಧಾ ಪಾರ್ಪೋಲಾರ್ ಕಾಣಿಸುತ್ತಿರುವುದನ್ನು ಗಮನಿಸಬಹುದು. ಇದು ಒಂದು ರೈಲ್ವೆ ಟ್ರ್ಯಾಕ್ನಾ ಚಿತ್ರವಾಗಿರಬಹುದು ಎಂದು ನಾನು ಹೇಳಲು ಇಚ್ಚಿಸುತ್ತೇನೆ. ಹಾಗೆ ಪಕ್ಕದಲ್ಲಿ ಒಂದು ಶೇರ್ ಅಂತ ಇರೋದು ಬರೆದಿರುವುದನ್ನು ಸಹ ನಾವು ಗಮನಿಸಬಹುದು.

ಆ ಸ್ಕೆಚ್ ಅನ್ನು ಎಕ್ಸ್ಪ್ಲೈನ್ ಮಾಡುತ್ತಿರುವುದನ್ನು ಗಮನಿಸಬಹುದು. ಆ ಸ್ಕೆಚ್ ಅನ್ನು ವಿಸ್ತರಿಸುತ್ತಿರುವುದನ್ನು ಸಹ ನಾವು ಗಮನಿಸಬಹುದು. ಆ ಸ್ಕೆಚ್ ಅನ್ನು ವಿವರಣೆ ರೂಪದಲ್ಲಿ--

ಈ ಚಿತ್ರದಲ್ಲಿ ಒಬ್ಬ ನದಿಯ ಮೇಲ್ಭಾಗದಲ್ಲಿ ದೋಣಿಯನ್ನು ದಾಟಿಸಿಕೊಂಡು ದೋ ದೋಣಿ ತೇಲುತ್ತಿರುವುದನ್ನು ಗಮನಿಸಬಹುದು ಹಾಗೂ ಇಲ್ಲಿ ಒಂದು ದೊಡ್ಡದಾದ ಉದ್ದವಾದ ದೋಣಿಯನ್ನು ಗಮನಿಸಬಹುದು ಹಾಗೆಯೇ --

ಎರಡು ಜನ ಅಂಬಿಗರನ್ನು ದೋಣಿ ಚಾಲಕರನ್ನು ಗಮನಿಸಬಹುದು ಹಾಗೆಯೇ ಅಲ್ಲಿ ಓರ್ವ ಚೀಲ ಸಾಮಾನಿರುವುದನ್ನು ಗಮನಿಸಬಹುದು.

ಐದು ಜನ ಸಾಲಾಗಿ ನಡೆದುಕೊಂಡು ಹೋಗುತ್ತಿರುವುದನ್ನು ಗಮನಿಸಬಹುದು. ಹಾಗೆಯೇ ಎರಡು ಜನ ವ್ಯಕ್ತಿಗಳು ರೆಡ್ ಕಲರ್ ಬ್ಯಾಗ್ ಅನ್ನು ಧರಿಸಿದ್ದಾರೆ.